ಒಂದು ಚಿತ್ರಣವಾಗಿತ್ತು. ಇಲ್ ಕೆಳಗೆ ಲೋರಿ ರೀತಿಯಾಗಿ ಅದನ್ನ ನೋಡಬಹುದು. ಇಲ್ಲಿ ಈ ರೀತಿಯಾಗಿ ಅಹ್ ಇಲ್ ಅಹ್ ಈದ್ ಒಂದ್ ರೀತಿಯಾದಿ ಲಾರ್ರಿಯನ ಇಲ್ಲಿ ನಿಲ್ಸ್ ಇದನ್ನ ಫೋಟೋ ತೆಗೆದಿದ್ದಾರೆ .

ಯಾಡೋ ಬ್ರಿಜ್ ಈ ರೀತಿಯಾಗಿ ನೋಡಬಹುದು ಸುತ್ತ ಮುತ್ತಲು ತುಂಬ ಗಿಡ ಮರಗಳು ಕೂಡ ಬೆಳದಿದೆ. ಇದನ್ನ ಕೂಡ ಇಲ್ಲಿ ನೋಡಬಹುದು ಇಲ್ಲಿ ನೀರಿನ ಒಂದು ಚಿತ್ರಾನೂ ಇದೆ.

ಇಲ್ಲಿ ಎರಡು ಪಾರ್ಟ್ ನಲ್ಲಿ ಇಲ್ಲಿ ಗಿಡಗಳನ್ನು ಕೂಡ ಇಲ್ಲಿ ಹಾಕಿದ್ದಾರೆ ಇದು ದೊಡ್ಡದಾದ ಒಂದು ಡ್ರೆಸ್ ಶಾಪ್ ಆಗಿರುತ್ತೆ.

ಈಥರದಾದ ಹಳೆ ಕಾಲಾದ ಒಂದು ಒಂದು ದೇವಸ್ಥಾನ ಆಗಿದ್ದು. ಇದನ ನೋಡಲು ಈ ರೀತಿಯಾಗಿ ಇಲ್ಲಿ ಕಾಂಸ್ತಾದೆ. ಹಾಗು ಇಲ್ಲಿ ಸುತ್ತ ಮುತ್ತ ನೋಡಿದಾಗ ಅಲ್ಲಿ ದೂರದಲ್ಲಿ ಕಾಣಸ್ತಿದೆ. ಹಾಗು ಇದನ್ನ ಕೂಡ ಇಲ್ಲಿ ನೋಡಬಹುದು.

ದೊಡ್ಡದಾದ ಕಟ್ಟಡವಾಗಿದ್ದು ಇದನ್ನು ನೋಡಲು ಈ ರೀತಿಯಾಗಿ ಕಾಣಿಸುತ್ತಾ ಇದೆ ಎಷ್ಟು ಅಂಗಡಿಗಳು ಕೂಡ ಇದೆ ಇದು ಕ್ಲೋಸ್ ಆಗಿದೆ ಕೆಲವು ಇಲ್ಲಿ ಬೋರ್ಡ್‌ಗಳನ್ನು ಕೂಡ ಇಲ್ಲಿ ಹಾಕಿದ್ದಾರೆ ಇದು ಒಂದು ದೊಡ್ಡದಾದ ಕಟ್ಟಡ ಕೂಡ ಆಗಿರುತ್ತದೆ ಇಲ್ಲಿ ಒಂದು ಮರ ಕೂಡ ನೋಡೋ __

ಒಂದು ರೀತಿಯ ಜಾಗ ಇದು ಇಲ್ಲಿ ನೀರು ಕೆಂಪುಗಿನಲ್ಲಿ ಕಾಣಿಸ್ತಿದೆ ಸುತ್ತ ಮುತ್ತ ಕಟ್ಟಗಳು ಮರಗಳು ಹಾಗೂ ಇತ್ಯಾದಿಗಳನ್ನು ಈ ರೀತಿಯಾದ ಜಾಗಗಳಲ್ಲಿ ಹೆಚ್ಚಾಗಿ ನೋಡಬಹುದು.